ಇದು ಒಂದು ಮನೆಯ ಮುಂಭಾಗದ ದೃಶ್ಯ ಅಥವಾ ಪಾರ್ಕಿನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಕಂಬಗಳ ಮೇಲೆ ಒಂದು ಹಳದಿ ಬಣ್ಣದ ಒಂದು--

ಇದು ಒಂದು ಫನ್ಕ್ಷನ್ ಮಾಡುತ್ತಿರುವ ದೃಶ್ಯವೆಂದು ನಮಗೆ ತಿಳಿದುಬರುತ್ತದೆ.

ಇದರಲ್ಲಿ ಮೂರು ರೀತಿಯಾದ ಕಾರ್ ಸೀಟ್ ಗಳನ್ನು ನಾವು ಕಾಣಬೋದು.

ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಇದು ಒಂದು ಕಾರು ನಿಂತಿರುವ ದೃಶ್ಯವೆಂದು ನಮಗೆ ತಿಳಿಯುತ್ತದೆ.

ಈ ಕಾರಿ ನ ಬಾಜು ಮತ್ತೊಂದು ಕಾರು ನಿಂತಿರುವ ದೃಶ್ಯವನ್ನು ನೋಡಬಹುದು.

ಹಾಗೆ ಇದರ ಸುತ್ತಲೂ ಕಟ್ಟಿಗೆಯಿಂದ ಕಟ್ಟಿದಂತ ಕಂಪೌಂಡೂಗಳನ್ನು ನಾವು ಇಲ್ಲಿ ಕಾಣಬೋದು.

ಹಾಗೆ ಅಲ್ಲಲ್ಲಿಯೆ ದೊಡ್ಡ ದೊಡ್ಡದಾದ ಮರಗಳು ಮತ್ತು ಬಾಳೆಗೊನೆ ಎಲೆಯನ್ನು ನಾವು ಇಲ್ಲಿ ನೋಡಬಹುದು.

ಇದು ಒಂದು ದೇವಸ್ಥಾನದ ಮೂರ್ತಿ ಗುಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಕಲ್ಲಿನಿಂದ ಕಲ್ಲಿನಿಂದ ಕಟ್ಟಡಲ್ಪಟ್ಟ ದೇವಸ್ಥಾನವಾಗಿದೆ.

ಇದರಲ್ಲಿ ಒಂದು ಜೆರಾಕ್ಸಿನ ಮಿಷನ್ ಮತ್ತು ಒಂದು ಕಂಪ್ಯೂಟರ್ ಕ್ಯಾಮ್ ಅನ್ನು ಕಾಣಬಹುದು ಹಾಗೆ ಮುಂಭಾಗದ ಟೇಬಲಿ ನ ಮೇಲೆ ಫೋನ್ ಪೇ ಸ್ಕ್ಯಾನರ್ ಅನ್ನು ನೋಡಬಹುದು.

ಇದು ನೋಡಲು ತುಂಬಾನೇ ಸುಂದರವಾಗಿದ್ದು ಇದು ನಮಗೆ ಒಂದು ರಾತ್ರಿ ಹೊತ್ತಿನಲ್ಲಿ ಕಂಡುಬರುತ್ತದೆ ಹಾಗೆ ಎದ್ರಲಿ ಲೈಟಿಂಗ್ ನ ದೃಶ್ಯ ಬಿದ್ದಿರುವುದನ್ನು ಕಾಣಬಹುದು.

ಇದು ಒಂದು ಕಾಲೇಜಿ ನ ಅಥವಾ ಒಂದು ಹೈಸ್ಕೂಲಿ ನ ಮುಂಭಾಗದ ಆವರಣ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಇದರ ಸುತ್ತಲೂ ಕಂಪೌಂಡಿ ನ ವ್ಯವಸ್ಥೆ ಅಳವಡಿಸಿದ್ದನ್ನ ನಾವು ನೋಡಬಹುದು.

ಹಾಗೆ ಇದರಲ್ಲಿ ಒಬ್ಬ ವ್ಯಕ್ತಿ ಕಾಣುವ ದೃಶ್ಯವನ್ನು ನಾವು ನೋಡಬಹುದು.

ಇದು ಮೂರು ರೀತಿಯಾದ ಮಕ್ಕಳು ಯೋಗಾಸನ ಮಾಡುತ್ತಿರುವ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಈ ಮಕ್ಕಳು ಒಂದೇ ರೀತಿಯಾದ ಡ್ರೆಸ್ ನ್ನು ಹಾಕಿಕೊಂಡಿದ್ದಾರೆ ಎಂದು ಹೇಳಬಹುದು.

ಹಾಗೆ ಒಂದು ಗೋಡೆ ಹಳದಿ ಬಣ್ಣದಲ್ಲಿರುವುದನ್ನು ಇಲ್ಲಿ ನೋಡಬಹುದು.

ಇದು ಒಂದು ರೋಡಿನ ದೃಶ್ಯವೆಂದು ನಮಗೆ ತಿಳಿದುಬರುತ್ತದೆ.

ಇದರಲ್ಲಿ ಹಲವಾರು ರೀತಿಯಾದ ಸ್ಕೂಟಿ ಗಳನ್ನು ನಾವು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಡಿಸೈನಿನ ಗ್ಯಾಸ್ ಕಟ್ಟೆಯನ್ನು ನಾವು ಕಾಣಬಹುದು.

ಇವು ನೀರಿಳೆ ಹಣ್ಣಗಳು ಎಂದು ನಮಗೆ ತಿಳಿದು ಬರುತ್ತದೆ.

ಇವು ನೋಡಲು ತುಂಬಾನೇ ಸುಂದರವಾಗಿವೆ ಎಂದು ಹೇಳಬಹುದು.

ಹಾಗೆ ಹಿಂದುಗಡೆ ಸುಂದರವಾದ ಡಿಸೈನನ್ನು ಅಳವಡಿಸಿದ್ದಾರೆ ಎಂದು ನೋಡಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಈ ಮನೆಯ ಮುಂದೆ ಒಂದು ಬೈಕ್ ನಿಂತಿರುವ ದೃಶ್ಯವನ್ನು ನೋಡಬಹುದು.

ಹಾಗೆ ಇದರಲ್ಲಿ ಮೆಟ್ಟಿಲುನ ವ್ಯವಸ್ಥೆಯನ್ನು ನೋಡಬಹುದು ಹಾಗು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಟೇಬಲ ನ್ನು ಅಳವಡಿಸಿದ್ದು ಒಂದು ಚೇರ ನ್ನು ನಾವು ಕಾಣಬಹುದು ಹಿಂದುಗಡೆ ಫ್ರಿಡ್ಜ್ ಇನ ವ್ಯವಸ್ಥೆಯನ್ನೂ ಫ್ರಿಡ್ಜ್ ಇನ ವ್ಯವಸ್ಥೆಯನ್ನೂ ಅಳವಡಿಸಿದ್ದಾರೆ.

ಹಾಗೆ ಅದರಲ್ಲಿ ನೀರಿನ ಬಾಟಲ್ ಗಳು ಮತ್ತು ಕೂಲ್ ಡ್ರಿಂಕ್ಸ್ ಗಳನ್ನು ಕಾಣಬಹುದು.

ಇದು ಒಂದು ಬೈಕ್ ಶೋರೂಮ್ ಎಂದು ನಮಗೆ ತಿಳಿದುಬರುತ್ತದೆ.

ಈ ನದಿಯಲ್ಲಿ ಒಂದು ಹಡಗು ಹೋಗುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಕೇಸರಿ ಬಣ್ಣದ ಎರಡು ಆಂಜನೇಯನ ಬಾವುಟವನ್ನು ಹಾರಿಸಿರುವುದನ್ನು ಕಾಣಬಹುದು.

ವಿದ್ಯುತ್ ಕಂಬವನ್ನು ಕಾಣಬಹುದು ಹಾಗೆ ಬಸ್ ಇನ ಮುಂಭಾಗದಲ್ಲಿ ಒಂದು ಕಬ್ಬಿಣದ ಮೆಟ್ಟಿಲಿನ ವ್ಯವಸ್ಥೆ ಅಳವಡಿಸಿರುವದನ್ನು ಕಾಣಬಹುದು.

ಹಾಗೆ ಹಿಂದ್ಗಡೆ ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿದ ಒಂದು ಸುಂದರವಾದ ಮನೆ ನೋಡಬಹುದು.

ಸೀಗೆ ಹಾಕಿರುವ ದೃಶ್ಯವನ್ನು ಕಾಣಬಹುದು ಹಾಗೆ ಇದೊಂದು ದೊಡ್ಡದಾದ ಫ್ಯಾಕ್ಟರಿಯನ್ನು ಹೊಂದಿದ್ದು ಇದು ನೋಡಲು ತುಂಬಾನೆ ಸುಂದರವಾಗಿದೆ.

ಇದು ಒಂದು ಹುಡುಗನು ಫೋಟೋ ತೆಗೆದುಕೊಳ್ಳುವ ಸಮಯ ಎಂದು ನಮಗೆ ತಿಳಿದು ಬರುತ್ತದೆ.

ಕೆಂಪು ಮತ್ತು ಕರಿ ಬಣ್ಣದಿಂದ ಕೂಡಿದ್ದು--

ಹಾಗೆ ಇದರಲ್ಲಿ ಒಂದು ದೊಡ್ಡ ದೊಡ್ಡದಾದ ಕಲ್ಲು ಬಂಡೆಗಳನ್ನು ನಾವು ಇಲ್ಲಿ ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಮಕ್ಕಳನ್ನ ನೋಡಬಹುದು.

ಹಾಗೆ ದೂರದಲ್ಲಿ ಒಂದು ದೊಡ್ಡದಾದ ಕಬ್ಬಿಣದ ಕಂಬವನ್ನು ನೋಡಬಹುದು ಹಾಗೆ ಅಲ್ಲಲ್ಲಿಯೆ ದೊಡ್ಡ ದೊಡ್ಡ ಮರಗಳನ್ನು ನಾವು ಕಾಣಬಹುದು.

ಹಾಗೆಯೇ ಕಲರ್ ಕಲರ್ ನ ಹೂವುಗಳನ್ನು ಇಲ್ಲಿ ನೋಡಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಇದು ಒಂದು ಫಂಕ್ಷನ್ ನಿನ ಕಾರ್ಯಕ್ರಮ ಎಂದು ನಮಗೆ ತಿಳಿದು ಬರುತ್ತದೆ.

ಇದರ ಮುಂಭಾಗದಲ್ಲಿ ಇದರ ಬೋರ್ಡ್ ಇದ್ದು ಅದರ ಮೇಲೆ ಹಲವಾರು ರೀತಿಯಾದ --

ಹಾಗೆ ಈ ಮನೆಯ ಪಕ್ಕ ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನಾವು ಕಾಣಬಹುದು ಇದು ನೋಡಲು ತುಂಬಾನೆ ಸುಂದರವಾಗಿದೆ.

ಹಾಗೆ ಇದರಲ್ಲಿ ಮಿರರಿನ ವ್ಯವಸ್ಥೆಯ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ವಾಟರ್ ವಾಶ್ ನ ಅಂಗಡಿ ಎಂದು ನಮಗೆ ತಿಳಿದುಬರುತ್ತದೆ.

ಹಾಗೆ ಈ ತಗಡಿನ ಶೆಡ್ಡಿನ ಬಾಜು ಒಂದು ಆಟೋ ನಿಂತಿದೆ ಎಂದು ಹೇಳಬಹುದು ಹಹಿಂದ್ಗಡೆ ಗಿಡಮರಗಳನ್ನು ಕಾಣಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಹಾಗೆ ಇದರಲ್ಲಿ ಎ_ಸಿ ಯ ವ್ಯವಸ್ಥೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ಇಂದು ಫ್ಯಾನಿನ ವ್ಯವಸ್ಥೆ ಇದ್ದು ಎರಡು ಕಿಟಕಿಯ ವಿಂಡೋಸ್ ಇದಾವೆ ಎಂದು ಹೇಳಬಹುದು.

ಹಾಗೆಯೇ ಇದರ ಸುತ್ತಲೂ ಕಂಪೌಂಡಿನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ಕಾಣಬೋದು.

ಹಾಗೆ ಗೋಲ್ಡನ್ ನೈಟ್ಸ್ ಎಂಬ ರೆಸ್ಟೋರೆಂಟ್ ಇದ್ದು ಇದು ಹಳದಿ ಬಣ್ಣದಿಂದ ಕೂಡಿದೆ ರೆಸಾರ್ಟು .